ಇಲ್ಲಿ ಬಂದು ಕಾರು ಕೂಡ ನಿಂತಿದೆ.

ಮಾಡ್ಲಾತಿದಾರೆ ಇಲ್ಲಿ ಸುತ್ತಮುತ್ತ ಬಹಳಷ್ಟು ದೊಡ್ಡ ದೊಡ್ಡ ಮನೆಗಳಿವೆ ಹಾಗೂ ಬಹಳಷ್ಟು ಗಿಡಮರಗಳಿಗೆ.

ನದಿ ಇದೆ ನದಿಯ ಒಳಗಡೆ ಬಹಳಷ್ಟು ನೀರಿದೆ.

ಮತ್ತು ಇಲ್ಲಿ ಬಹಳಷ್ಟು ಕುರ್ಚಿಗಳಿವೆ ಹಾಗು ಇಲ್ಲಿ ಮನುಷ್ಯರು ಕುಂತಿದ್ದಾರೆ.

ಭೋಸಲೆ ಅಮೃತ್ ಪಲ್ಯ ಅಂತ ಒಂದು ಇಲ್ಲಿ--

ಹಚ್ಚಿದ್ದಾರೆ ಮತ್ತ್ ಇಲ್ಲಿ ಬಹಳಷ್ಟು ಮನುಷ್ಯರು--

ಮತ್ತು ಇಲ್ಲಿ ಸುತ್ತಮುತ್ತ ಬಹಳಷ್ಟು ಗಿಡ ಮರಗಳಿವೆ.

ಮನುಷ್ಯರು ಓಲ್ಡ್ಲಾತಿದ್ದಾರೆ ಮತ್ ಇಲ್ಲಿ ಸುತ್ತಮುತ್ತ ಗಿಡ ಮರಗಳಿವೆ.

ಅಂಗಡಿಯ ಒಳಗಡೆ ಬಹಳಷ್ಟು ವಿವಿಧ ಪ್ರಕಾರದ ಸಾಮಾನುಗಳನ್ನು--

ಅಂಗಡಿಯ ಒಳಗಡೆ ಬಹಳಷ್ಟು ವಿವಿಧ ಪ್ರಕಾರದ.

ಕೆಂಪು ಬಣ್ಣ್ ಯಿಂದ ಬ್ಯಾನರ್ ಕೂಡ ಹಚ್ಚಿದೆ.

ಖುಷಿ ಲೇಡಿ ಫ್ಯಾಷನ್ ಸ್ಟೋರ್ ಅಂಡ್ ಗಿಫ್ಟ್ ಸೆಂಟರ್ ಅಂತ--

ಕರೆಂಟಿನ ಮೀಟರ್ ಕೂಡ ಇದೆ ಇಲ್ಲಿ ಬಹಳಷ್ಟು ಕರೆಂಟಿನ--